ಇದರ ಒಳಗಡೆ ಒಂದು ಟಿಜಿರಿ ಒಂದು ಮಂಚವನ್ನು ನಾವು ನೋಡುತ್ತೇವೆ.

ಇಲ್ಲಿ ಡೈನಿಂಗ್ ಟೇಬಲ್ ಗಳು ಮತ್ತು ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಹಾಗೂ ಒಂದು ತಗಡಿನ ಶೆಡಿ ರೀತಿಯ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ.

ಅದರ ಒಳಗಡೆ ಹಚ್ಚಹಸಿರಿನ ಬಣ್ಣದ ಗಿಡಮರಗಳಿವೆ.

ಸರಾಯಿ ಬಾಟಲ ಗಳ ರೀತಿಯ ಒಂದು ವ್ಯವಸ್ಥೆಗಳನ್ನು ಅಳವಡಿಸಿದ್ದಾರೆ.

ಅದರ ಕೆಳಗಡೆ ಹಲವು ಬೈಕು ಗಳು ಮತ್ತು ಕಾರು ಗಳು ನಿಂತಿವೆ.